ಇದು ಬಂದ್ಬಿಟ್ಟು ಒಂದು ಗೇಮ್ಸ್ ಆಟ ಆಡಬಹುದು ಲೈಕ್ ಎಲ್ಲಾ ಗೇಮ್ ಇದೆ ಹುಲ್ಲು ಸಮೇತ ಬೆಳದಿದೆ ಸಣ್ಣ ಸಣ್ಣದು ಲೈಕ್ ಆ ಕಡೆ ಸೈಡ್ ನು ಕೂಡ ಚೆನ್ನಾಗಿದೆ ಬೆಳೆದಿದೆ --

ಇದು ಬಂದು ಒಂದು ಟೂ ವೀಲರ್ ಅನ್ಸುತ್ತೆ ಆ ಟೂ ವೀಲರ್ ಆಗಿರುತ್ತೆ ಎಲ್ಲಾ ಪಾರ್ಟ್ಸ್ ನು ಕೂಡಾ ಬಿಚ್ಚಿದಾರೆ ಆ ಕಡೆ --

ನೋಡ್ಕೊಂಡು ನೋಡ್ತಾ ಇದ್ದರೆ ಮಕ್ಕಳು ಕೂಡ ಕೂತಿದಾರೆ ಬಲೂನ್ ಕೂಡ ಇದೆ ನೋಡದಕ್ಕೂ ಕೂಡ ಚೆನ್ನಾಗಿದೆ.

ಇದು ಬಂದು ಒಂದು ಮೀನು ಆಗಿರಬಹುದು ಮೀನಿನ ಸುತ್ತ ಜನರು ಇದ್ದಾರೆ ನೋಡ್ತಾ ಇದ್ದಾರೆ ಆ ಮೀನ್ ಮಾರುವವನು ಕೂಡ ನೋಡ್ತಾ ಇದ್ದಾನೆ

‌ ಅಹ್ ಎಷ್ಟು ಹೆಂಗಿದವೆ ಅಂತ ನೋಡ್ತಾ ಇದ್ದಾನೆ ಮೀನು ಕೂಡ ಸಣ್ಣ ಸಣ್ಣದು ಕೂಡ ಇದೆ ನೋಡೊದಕ್ಕು ಕುಡ ಚೆನ್ನಾಗಿದೆ ಎರಡು ತರ ಮೀನುಗಳು .

ಮೀನು ಹಾಕೊಂಡು ಕುಂತಿದ್ದಾರೆ ಸಣ್ಣದು ಇದೆ ದೊಡ್ಡದು ಇದೆ. ಈ ಕಡೆ ಇನ್ನೂ ಕೂಡ ಯಾರು ಇಟ್ಕೊಂಡಿದ್ದಾರೆ ಇಲ್ಲೂ ಕೂಡ ಏನೋ ಇಟ್ಕೊಂಡಿದ್ದಾರೆ. ತಲೆಗೆ ಏನೋ ಕಟ್ಟಿದರೆ.